ಬಹಳ ಮಂದಿ ಬರ್ತಾರೆ ಅಲ್ಲಿ ನೋಡ್ಲಕಾ ಬಹಳ ಬ್ಯೂಟಿಫುಲ್ ಪ್ಲೇಸಸ್ ಅದ ರೀ ಫೋಟೋಶೂಟ್ ಅದು ಇದು ಎಲ್ಲ ನೆಡಿತದೆ ರೀ ಅಲ್ಲಿ.

ಚಲೋ ಚಲೋ ಮೀನುಗಳು ಸಿಗ್ತಾವ್ ರೀ ಎಲ್ಲ ಸಿಗ್ತಾವ್ ರೀ ಅಲ್ಲಿ ಊಟ ಗೀಟ ಎಲ್ಲ ಸಿಗ್ತಾವ್ ರೀ ಎಲ್ಲ ಹೋಟೆಲ್ ಗಿಟಲ್ ಗಳೆಲ್ಲ ಅವಾ ದಿನ್ನ ಈಸಾಡಲಿಕ್ ಹೊಗೆರ್ವಿ ನಾವು ಬಹಳ ಮುಂದಿ ಬರ್ತಾರ ಅಲ್ಲಿ.

ಮನಸು ಬರ್ಬೆಕ್ ಅಲ್ ಹೊದ್ರ ಮನೆಗ್ ಹೋಗ್ಲಕ್ ಒಲ್ಲೆ ಅನಸ್ತದ್ ರೀ ಅಲ್ಲೇ ಇರ್ಬೆಕ್ ಅನ್ಸ್ತಾವು ಬಹಳ ದೊಡ್ಡ್ ದೊಡ್ಡ ಗುಡಿ ಗಳಿವೆ ರೀ ನೋಡ್ಲಿಕ್ ಬಹಳ ಚಲೋ ಅದ ಬಹಳ ಜನ ಬರ್ಥರ ದೇವರ ಪ್ರಸಾದ ಇರ್ತದ ಎಲ್ಲ ಇರ್ತದ ಫೆಸಿಲಿಟಿ ಬಹಳ ಚಲೋ ಅದ .

ಇಟ್ ಬ್ಯಾರೆ ಬ್ಯಾರೆ ಕಪ್ ಗಳು ಬರುತ್ತದೆ ನೋಡ್ಲಾಕ ಎರಡು ಕಣ್ಣ ಸಾಲಲ ಜಾತ್ರೆಗ ಬಾರಿ ಬಾರಿ ಡಿಸೈನ್ ಗಳು ಬೇರೆ ಬೇರೆ ಡಿಸೈನ್ ಎಲ್ಲ ಮಾಡ್ತಾರೆ ಬೇರೆ ಬೇರೆ ದೇಶದಿಂದ ತಂದು ಕಪ್ ಮಾರ್ತಾರ ಮಾಡ್ತಾರೆ ಚಲೋ ಅದ ಕಪ್ ಗಳೆಲ್ಲ ನೀವು ಒಂದ್ಸಲ ಬರ್ರಿ ತೊಗೋರೀ.